ಮುಂದೆ ಎಂಟ್ರೆನ್ಸ್ ನಲ್ಲಿ ತುಂಬಾನೇ ಗಾಡಿಗಳು ಕಾಣ್ತಾ ಇದ್ದಾವೆ.

ಇದು ಒಂದು ವಾರ್ಡ್ ವಾರ್ಡ್ ತರ ಕಾಣ್ತಾ ಇದೆ ಅಲ್ಲಿ ಎರಡು ಕಿಟಕಿಗಳು ಕಾಣುತ್ತಿದ್ದಾವೆ.

ಇಲ್ಲಿ ಒಂದು ತೋಟ ಕಾಣುತ್ತಿದೆ ತೋಟದಲ್ಲಿ ಗಸ ಗಸೆ ಗಿಡಗಳು ಕಾಣುತ್ತಿವೆ.

ಇದರಲ್ಲಿ ಒಂದು ನಿ ಕಂಬ ಕಾಣುತ್ತಿದೆ ತೋಟದಲ್ಲಿ ಒಂದು ಕಂಬವನ್ನು ನೆಟ್ಟಿದ್ದಾರೆ.

ಅವರೆಲ್ಲ ನಮ್ಮನ್ನು ಫೋಟೋ ತೆಗೆ ಎಂತ ಹೇಳಿ ಬೇರೆಯವರಿಗೆ ಕೊಟ್ಟು ಅವರು ಫೋಟೋಗೆ ಫೋಟೋಗೆ ಪೋಸ್ ಕೊಡುತ್ತಾ ಇದ್ದಾರೆ.

ಇದು ಮೀನುವನ ಮೀನು ವ್ಯಾಪಾರ ಮಾಡುವ ಅಂಗಡಿ ಮೀನುಗಳು ತುಂಬಾ ಇದಾವೆ.

ಇಲ್ಲು ಗಿಡಮರಗಳು ತುಂಬ ಚೆನ್ನಾಗಿ ಬೆಳೆದಿವೆ.

ಇಲ್ಲಿ ಒಂದು ಅಫೀಷಿಯಲ್ ಇದು ಒಂದು ಫಂಕ್ಷನ್ ಹಾಲ್ ತರ ಕಾಣುತ್ತ ಇದೆ.

ಅಲ್ಲಿ ಮೆಂಟೇನೆನ್ಸ್ ಮಾಡುವುದಕ್ಕೆ ತುಂಬಾ ಜನರು ಕಾಯುತ್ತಿದ್ದಾರೆ ಅಲ್ಲಲ್ಲಿ.

ಇದು ಒಂದು ಗ್ಯಾರೇಜ್ ಗ್ಯಾರೇಜಿನಲ್ಲಿ ಒಂದು ಬೈಕ್ ನಿಂತಿದೆ.

ಅಲ್ಲಿ ಆಟೋ ಗೆ ಒಬ್ಬ ಒಬ್ಬ ಮನುಷ್ಯ ಪೆಟ್ರೋಲ್ ಹಾಕುತ್ತಿದ್ದಾರೆ.

ಇದರಲ್ಲಿ ಫಾದರ್ ಫೋಟೋ ಮ ಭಾಷಣ ಮಾಡುತ್ತಿದ್ದಾರೆ.

ಮತ್ತು ಆ ಬಿಲ್ಡಿಂಗ್ ಆರೆಂಜ್ ಕಲರ್ ಅಲ್ಲಿ ಕಾಣುತ್ತಿದೆ ಬಿಲ್ಡಿಂಗ್ ಪಕ್ಕದಲ್ಲಿ ಈಚಲ ಮರ ಕಾಣುತ್ತದೆ.

ಒಬ್ಬ ಹುಡುಗ ಗಾಡಿ ಮೇಲೆ ಕುಳಿತುಕೊಂಡಿದ್ದಾರೆ.

ಇದರಲ್ಲಿಯೇ ಕೆಂಪು ಡ್ರೆಸ್ ಹಾಕಿಕೊಂಡು ಮತ್ತೆ ಎಲ್ಲೋ ಡ್ರೆಸ್ ಹಾಕಿಕೊಂಡು ಮೂವರು ಹುಡುಗಿಯರು ಒಂದು ಹುಡುಗಿ ಓಡುತ್ತಾ ಇದ್ದಾರೆ.

ಇಲ್ಲಿ ವ ಗೋಡೆಗಳೆಲ್ಲ ತುಂಬಾ ಹಳೆಯದಾಗಿ ಕಾಣುತ್ತಿವೆ.